ಈ ಫೋಟೋದಲ್ಲಿ ನಾವೊಂದು ಸ್ವಿಮ್ಮಿಂಗ್ ಪೂಲ್ನ ನೋಡಬಹುದು. ಅದಿನ್ನ ಇವಾಗ್ ತಾನೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಈ ಕಡೆಯಲ್ಲ ಕನ್ಸ್ಟ್ರಕ್ಷನ್ ಸಾಮಾನ್ನೆಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ--

ಈ ಫೋಟೋದಲ್ಲಿ ನಾವು ಒಂದು ರೋಡ್ ಪಿಕ್ಚರ್ ನೋಡ್ಬಹುದು ತುಂಬಾ ಆಟೋಗಳಿವೆ.

ಮೇ ಬಿ ಇಲ್ಲೊಂದು ಯಾವುದೋ ಕಂಪನಿ ಅನ್ಸುತ್ತೆ ತುಂಬಾ ಕಾರ್ಸ್ ಎಲ್ಲ ನಿಂತಿದವರೆ ಈ ಕಡೆ ಗಿಡ ಮರ ಫುಟ್ಪಾತ್ ತುಂಬಾ ಜನ ಕೂತಿದ್ದಾರೆ ಫುಟ್ಬಾತ್ ಮೇಲೆ. ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ .

ನಾವೇ ಫೋಟೋದಲ್ಲಿ ಒಂದು ರಸ್ಕ್ ಅಂಗಡಿನ ದಿನಸಿ ಸಾಮಾನ್ ಅಂಗಡಿನ ನೋಡಬಹುದು.